ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇದು ಒಂದು ಚಶ್ಮದ ಅಂಗಡಿಯನ್ನು ಕಂಡು ಬರುತ್ತಾ ಇದೆ ಮತ್--

ಮತ್ತು ಮೇಲ್ಗಡೆ ಬಿಳಿ ಬಣ್ಣದ ಫ್ಯಾನ್ ಅನ್ನು ಕಂಡು ಬರ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಸಣ್ಣದಾದ ಕೆರೆ ಕಂಡು ಬರುತ್ತಾ ಇದೆ.

ಮತ್ತು ಇದರ ಮೇಲುಗಡೆ ಒಂದು ಸಣ್ಣದಾದ ಸೇತುವೆ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟ ಬಾಕ್ಸ್ಗಳು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಬಟ್ಟೆ ಅಂಗಡಿ ಕಂಡು ಬರುತ್ತಾಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಜೆನರಲ್ ಸ್ಟೋರನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಮೇಜಿನ ಮೇಲೆ ಒಂದು ಮೆಹಂದಿ ಕೋನನ್ನು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಮೂರು ಬೈಕ್ ನಿಲ್ಲುಗಡೆ ಮಾಡಿರೋದು ಕಂಡು ಬರುತ್ತಾ ಇದೆ.

ಮತ್ತು ಬಿಳಿ ಬಣ್ಣದ ಚಿಟ್ಟಿಯನ್ನು ಮೆತ್ತಲಾಗಿದೆ.

ಮತ್ತು ಇಲ್ಲಿ ಒಳಗಡೆ ಎರಡು ವ್ಯಕ್ತಿಗಳು ಕುರ್ಜಿ ಮೇಲೆ ಕುಳಿತುಕೊಂಡಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಹಿಂದು ಧರ್ಮದ ಪವಿತ್ರವಾದ ಮಂದಿರವನ್ನು ಕಂಡಿ ಬರುತ್ತಾ ಇದೆ.

ಮತ್ತು ಇಲ್ಲಿ ಕೇಸರಿ ಬಣ್ಣದ ರಾಡುಗಳು ಕಂಡು ಬರುತ್ತ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ದೇವರ ಮಂದಿರ ಕಂಡು ಬರುತ್ತಾಇದೆ.

ಮತ್ತು ಇಲ್ಲಿ ಗೇಟಿನ ಬಲಿ ಒಂದು ಬೈಕ್ ನಿಲ್ಲುಗಡೆ ಮಾಡಲಾಗಿದೆ.

ಮತ್ತು ಇಲ್ಲಿ ಕಪಟದಲ್ಲಿ ಹಲವಾರು ತಿನ್ನುವ ತಿಂಡಿಗಳನ್ನು ಇಟ್ಟಿದ್ದಾರೆ.

ಮತ್ತು ಒಂದು ಫ್ಯಾನ್ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಉರಿಯನ್ನೆ ಹಚ್ಚಿ ಹೊಗೆಯನ್ನು ಎಬ್ಬುಸಿದ್ದಾರೆ.

ಮತ್ತು ಇಲ್ಲಿ ಕಲ್ಲಿನಿಂದ ಕೊಡುವುದಕ್ಕೆ ಮಾಡು ಕೊಟ್ಟಿದ್ದಾರೆ.

ಮತ್ತು ಇಲ್ಲಿ ಎರಡು ಡ್ರಮ್ ಕಂಡು ಬರ್ತಾ ಇದೆ.

ಮತ್ತು ಇಲ್ಲಿ ಗೇಟಿನಿಂದ ಹಲವಾರು ನೀರನ್ನು ಹರಿದುಕೊಳ್ಳುತ್ತ ಹೋಗುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಸಿಲ್ಲ್ ಅನ್ನು ರೆಡಿ ಮಾಡುವ ಅಂಗಡಿಯನ್ನು ಕಂಡು ಬರುತ್ತಾ ಇದೆ.

ಮತ್ತು ದೊಡ್ಡ ದೊಡ್ಡ ಐದು ಲೀಟರ್ನ ಬಾಟ್ಲಿಗಳನ್ನು ಇಟ್ಟಿದ್ದಾರೆ.

ಅದಕ್ಕೆ ಹಲವಾರು ಕಿಡಕಿಗಳು ಮತ್ತು ಒಂದು ಗೇಟೂ ಇದೆ.

ಮತ್ತು ಇಲ್ಲಿ ಕೂಡುವುದಕ್ಕೆ ಮೂರು ಕಪ್ಪು ಬಣ್ಣದ ಕುರ್ಚಿಗಳು ಇವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಸೂಪರ್ ವೆಜಿಟೇಬಲ್ ಶಾಪ್ ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಧನ್ವಂತ್ರಿ ಆಯುರ್ವೇದಿಕ್ ಮತ್ತು ಕಶರ ಸುತಾರ್ ಕ್ಲಿನಿಕ್ ಎಂಬ ಆಸ್ಪತ್ರೆಯನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಒಳಗಡೆ ನಮಗೆ ಒಂದು ಕಪಾಟಿನ ಒಳಗಡೆ ಹಲವಾರು ಆಯುರ್ವೇದಿಕ್ ಔಷಧಗಳು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ನಮಗೆ ಒಂದು ಗೋದಾಮನ್ನು ಕಂಡು ಬರುತಾ ಇದೆ.

ಇದೆ ಮತ್ತು ಇಲ್ಲಿ ಒಂದು ಗಣಕಯಂತ್ರ ಕೂಡ ಇದೆ.